ಇದು ಟೊಮೊಟೊ ಹಣ್ಣು ಇದನ್ನ ನಾವು ಅಡಿಗೆ ಒಳಗ ದಿನ ಉಪಯೋಗ್ ಮಾಡ್ತೀವಿ ಇಟ್ ಐಸ್ ಗುಡ್ ಫಾರ್ ಹೆಲ್ತ್ ಮತ್ತೆ ಇದನ್ನ್ ಬಳ್ಸೋದ್ರಿಂದ ಆಹ್ ಸಾಂಬಾರು ಸಾರು ಎಲ್ಲಾ ಮಾಡ್ಲಿಕ್ಕ್ ಬರ್ತದಾ ಚಟ್ನಿ ನೂ ಮಾಡ್ಲಿಕ್ ಬರ್ತದಾ.

ಇದು ಒಂದು ಚಿಕ್ಕ ಮಕ್ಕಳ ಹಾಡುವಂತ ಒಂದು ಉದ್ಯಾನವನ ಅದ. ಅಲ್ಲಲ್ಲೇ ಹುಡುಗರು ಆಡಲಿಕ್ಕೆ ಅಂತ ಹೇಳಿ ಅಹ್ ಅಲ್ಲಲ್ಲಿ ಸಾಮಾನುಗಳನ್ನು ಹಾಕಿದ್ದಾರೆ. ಮತ್ತ ಇಲ್ಲಿ ಗಿಡ ಮರ --

ಇದು ಒಂದು ಸುಂದರವಾದ ಉದ್ಯಾನವನ ನಡುವೆ ಕಾರಂಜಿ ಯವ ಅಲ್ಲಿ ಅಲ್ಲಿ ಕೆಂಪು ಹಸಿರು ಗಿಡ ಅವೇ ಹೂವಿನ ಗಿಡ ಇವೆ ನೋಡಲಿಕ್ಕೆ ಬಹಳ ಚಂದ ಅದ.

ಇದು ಒಂದು ಪ್ರಾಣಿ ಸಂಗ್ರಾಲಯ ಇದೆ ಅಲ್ಲಿ ಅಲ್ಲಿ ಹುಲಿಗಳು ನಿಂತವು ಅಲ್ಲಿ ಗಿಡವೇ ಅಲ್ಲಿಯಲ್ಲ ಬೇಲಿ ಹಾಕ್ಯಾರ ಮತ್ತೆ ಈ ವನ್ಯ ಮೃಗಗಳ್ನ ನೋಡ್ಲಿಕ್ಕೆ ಚಂದ ಅನ್ನಸ್ತವು ಮನ್ಸಿಗೆ--

ಇದು ಒಬ್ಬ ಬಾಲಕ ಪೈಪ್ ಇಂದ ಗಿಡ ಗಳಿಗೆ ನೀರ್ ಹಾಕ್ಲಿಕತನ. ಅವರ ತಮ್ ಮನೆ ಮುಂದೆ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಎಲ್ಲಾ ಗಿಡಕ್ಕೆ ನೀಲ್ ಹೊಡಲೀಕ್ ಕತ್ತನ್ ಗಿಡಗಳಿಗೆ ನೀರು ಬೇಕೆ ಬೇಕು.

ಇದು ಒಂದು ಸ್ಕೂಲ್ ಬಿಲ್ಡಿಂಗ್ ಅದ ಅದು ವೈಟ್ ಬಣ್ಣ ಅದ ಅಮೇಲೆ ಅದರ ಮುಂದೆ ನಾನಾ ತರದ ಹಸಿರು ಗಿಡಗಳು ಅವ ಮುಂದ ಆಟ ಆಡಲಿಕ್ಕೆ ಆಟದ ಮೈದಾನ ಅದ ಅಲ್ಲಿ ವಿದ್ಯಾರ್ಥಿಗಳು ಆಟ ಆಡ್ತಾರ.

ಇದೊಂದು ಪ್ರಾಣಿ ಸಂಗ್ರಹಾಲಯದ ದೃಶ್ಯ. ಅಲ್ಲಿ ಹಸಿರು ಬಣ್ಣದ ಗಿಡಗಲವೆ. ಜೊತೆಗೆ ಹುಲ್ಲದೆ ಅಲ್ಲಿ ಚಿಗರಿಗಳು ನಿಂತವ ನಾಲ್ಕೈದು ಚಿಗರಿಗಳು ಆಟ ಆಡ್ತಾಲಿಕತ್ತಾವ.

ಅಂತ ಅನಿಸುತ್ತದೆ ಆಹ್ ಬಹಳ ಪ್ರಫುಲವಾದಂತ ಒಂದು ವಾತಾವರಣ ಕಂಡುಬರುತ್ತದೆ.

ಇದು ಒಂದು ರೈಲ್ವೆ ಚಿತ್ರ ಗೂಡ್ಸ್ ಟ್ರೈನ್ ನಿಂತಿದೆ ಆ ಗೂಡ್ಸ್ ಒಳಗಡೆ ಏನೇನ ಹಾಕ್ಯಾರ ಅಂತ ನಮಗೆ ಗೊತ್ತಾಗೊದಿಲ್ಲ ಬಟ್‌ ಅದು ಗೂಡ್ಸ್ ಟ್ರೈನ್ ಇರೋದ್ರಿಂದ ಒಂದೂರಿಂದ ಒಂದೂರಿಗೆ ಸಾಮಾನ ಅಹ್ ಸಾಗರಣೆ ಮಾಡುವ ಒಂಧೂ ವಾಹನ ಅದು ಅಹ್‌ ರೈಲ್ವೆ ಇಂಡಿಯನ್ ರೈಲ್ವೆ ಅದು .

ಇದು ಬೆಟ್ಟ ಗುಡ್ಡಗಳ ದೃಶ್ಯ ಎರಡು ಬೆಟ್ಟಗಳ ನಡುವೆ ಒಂದು ನದಿ ಹರಿತಾ ಇದೆ ಅಲ್ಲಲ್ಲಿ ಹಸಿರು ಬಣ್ಣದ ಗಿಡಗಳು ಹಚ್ಚ ಹಸಿರಾಗಿ ಕಾಣುತ್ತಿದೆ.

ಹಸಿರು ಕಲರ ಇನ ಚಟ್ನಿ ಅದ. ಅದನ ಒಂದ್ ಟೇಬಲ್ ಮೇಲೆ ಇಟ್ಟಾರ. ಅಹ್ ಅದನ್ನ ನೋಡಿದ್ರ ಅಹ್ ನಮ್ ಬಾಯ್ ಒಳಗ್ ನೀರ್ ಬರ್ತದ. ಆದ್ರ ಏನ್ ಮಾಡೋದು ಅದನ್ನ ತಿನ್ನಲಿಕ್ಕ ಆಗುದಿಲ್ಲ.